ಫ್ರೆಂಡ್ಸ್ ನಲ್ಲಿ ನೋಡ್ತಾ ಇದೀವಿ ಕಾರ್ ಈ ಕಾರು ಬಂದ್ ಬಿಟ್ಟು ನಾವು ಕಡಿಮೆ ಜನ ಹೋಗಬಹುದು ಬಟ್ ತುಂಬಾ ವೇಗವಾಗಿ ಹೋಗಬೋದು ಇದ್ ನಮ್ದು ಓನ್ ವೆಹಿಕಲ್ ಅಂತನು ತೋರಿಸ್ಕೊಳ್ಳುತ್ತೆ ಸೊ ಇದೂಕ್ ಬೋರ್ಡ್ ಕೂಡ ಇರುತ್ತೆ ಅದುಕ್ ಒಂದು ನಂಬರ್ ಅಂತ ಇರುತ್ತೆ ಕೆ ಎ ಟ್ವೆಂಟಿ ಫೈವ್ ಎ ಎ ಸಿಕ್ಸ್ ಒನ್ ಏಟ್ ಸಿಕ್ಸ್ ಅಂತ ಹೇಳಿ --

ಈ ಕಾರ್ ಅಲ್ಲಿ ಬಂದ್ಬಿಟ್ಟು ಒಬ್ರ್ ಕಾರ್ ಡ್ರೈವರ್‌ ಗೆ ಒಂದ್ ಸೀಟ್ ಇರುತ್ತೆ. ಪಕ್ಕಕ್ಕೆ ಒಂದ್ ಸೀಟ್ ಇರುತ್ತೆ. ಹಿಂದ್ಗಡೆ ಒಂದ್ ಲಾಂಗ್ ಸೀಟ್ ಇರುತ್ತೆ. ಸೊ ನಮಗೆ --

ನನಗೂ ಕೂಡ ನೋಡ್ಲಿಕ್ಕೆ ಅಥವಾ ದೇವರ ದರ್ಶನ ಪಡೆದುಕ್ಕೆ ಅಂತ ಹೇಳಿ ಸಾರ್ ಚಾಲಕ ಬರ್ತಾ ಇದ್ದಾರೆ. ಹಂಗೇ ನೋಡಿ ಜನಗಳು ತುಂಬಾ ಚೆನ್ನಾಗಿ ರೆಡಿ ಯಾಗಿ ಬಂದಿದ್ದಾರೆ. ಗುಡ್ ಇನ್ನೊಂದು ದಿವಸ ಕತೆ ರೆಡಿ ಮಾಡಿದ್ದಾರೆ ಸೊ ಲೈಟಿಂಗ್ --

ಒಂದ್ ಕಡೆಯಿಂದ ನಾವು ಒಂದು ಕಡೆಗೆ ಹೋಗುತ್ತಿದ್ದೇವೆ ಅಂತ ಅಂದರೆ ಪೆಟ್ರೋಲ್ ಬೇಕೇ ಬೇಕಿರುತ್ತೆ ಸೊ ಅದನ್ನ ಹಾಕಲಿಕ್ಕೆ ಅಂತ ಹೇಳಿ ಒಂದು ಜಾಗ ಅಂತ ಇರುತ್ತೆ ಅದಿಕ್ಕೆ ಪೆಟ್ರೋಲ್ ಬಂಕ್ ಅಂತ ಕರೀತಾರೆ ಸೋ ಇಲ್ಲಿ ಹೋಗ್ಬಿಟ್ಟು ನಾವು ಪೆಟ್ರೋಲ್ ಬೇಕಿತ್ತಂದ್ರೆ ಪೆಟ್ರೋಲ್ ಹಾಕಿಸ್ಕೊಬಹುದು ಡೀಸೆಲ್ ಬೇಕ ಇದ್ರೆ --

ಫ್ರೆಂಡ್ಸ್ ನೋಡಿ ನಮಗೆ ಮೇಲ್ಗಡೆ ಇಮೇಜ್ ಅಲ್ಲಿ ಕಾಣಿಸುತ್ತಾ ಇದೆ ಫೀಲ್ಡ್ ಕಾಣಿಸ್ತಾ ಇದೆ ಆ ಫೀಲ್ಡ್ ಅಲ್ಲಿ ನಾವು ಆಟ ಆಡಲಿಕ್ಕೆ ಯೂಸ್ ಮಾಡ್ಕೋಬಹುದು ಅಥವಾ --

ಚೆನ್ನಾಗಿತ್ತು ಅಂತ ಸ್ಯಾನಿಟೈಸರ್ ಯಾಕೆ ಯೂಸ್ ಮಾಡ್ತಾ ರಪ್ಪ ಅಂತ ಅಂದರೆ ನಮಗೆ ಎಲ್ಲಾದರೂ ಮುಟ್ಟಿದ್ರೆ ಕೀಟಾಣುಗಳು ಕೈಯಲ್ಲಿ ಸೋ ಯಾವುದೇ ರೋಗ ನಮಗೆ ಅತ್ತಬಾರದು ಅಂತ ವಾಶ್ ಮಾಡಲಿಕ್ಕೆ ನಾವು ಸ್ಯಾನಿಟೈಸರ್ ನ ಯೂಸ್ ಮಾಡ್ತೀವಿ.